ಯಕಯ್ಯ ಅಂತಂದ್ ಹೇಳಿದ್ರೆ ಅವ್ರು ಮಾಡಿದಂತ ಸಾದ್ನೆ ಇದೆಯಲ್ಲ ಜಕಣಾಚಾರಿ ಕಟ್ಟ್ರೋಂತ ಶಿಲೆಗಳು ಇರ್ಬೊದು --

ಅದು ಅಂತಂದ್ರೆ ಅವ್ರಿಗೆ ಪ್ರಿಯವಾದಂತಹ ಸ್ಥಳ ಅಂತಾನೆ ಹೇಳಬಹುದು ಆಮೇಲೆ ಅವ್ರು ಏನೇ ಪಾಪ ಪುಣ್ಯ ಮಾಡಿದ್ರುನು --

ಅವ್ರು ಒಂದು ಪರಿಚಿತ ಅಂತಂದು ಹೇಳಿ ಅವ್ರು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಸ್ಥಳ ಅದು.

ಉಪಯೋಗ ಆಗ್ತಾ ಇದ್ದದ್ ಅಂದ್ರೆ ಎ_ಟಿ_ಎಂ ಯಾಕಂದ್ರೆ ಉರ್ಜೆಂಟ್ನಲ್ಲಿ ಒಬ್ಬೊಬ್ಬರಿಗೆ ದುಡ್ ಇರೋಲ್ಲ ಹಣಕಾಸಿನ ತೊಂದರೆ ಇರುತ್ತೆ.

ಆಹ್ಹ್ ಟೈಮ್ ಅಲ್ಲೇ ಅಕೌಂಟ್ಸ್ ಮಾಡಿಸಿದವರು ಎ.ಟಿ.ಎಂ ನಿಂತ್ರೆ ಹಣ ಡ್ರಾ ಮಾಡ್ಕೋಬಹುದು ಇದರಿಂದ ಉಪಯೋಗ ತುಂಬ ಇದೆ.

ನಾವು ಚಿಕ್ಕ್ ವಯಸ್ಸಲ್ಲಿ ಆಡಿದಂತಹ ತೋಟ್ಲ್ ಆಗ್ಲಿ ಇನ್ನೊಂದ್ ಗೇಮ್ ಆಗ್ಲಿ ನಾವು ಅಡ್ಲಿಕಂತ ಅಂದ್ರೆ ನಾವು ಜಾತ್ರೆಗ್ ಹೋಗೋದು.

ರೈಲ್ವೆ ಸ್ಟೇಷನ್ ಅನ್ನೋದು ಎಷ್ಟು ಮುಖ್ಯವಾದ ಸ್ಥಳ ಅಂತಂದ್ರೆ ನಾವು --

ಸಹಾಯವಾಗುತ್ತದೆ ಆಹ್ಹ್ ನಂತರ ಆಮೇಲೆ ಜನಗಳಿಗೆ ತುಂಬ--

ಆಮೇಲೆ ಮನುಷ್ಯರು ಏನು ಆಹಾರ ಸೇವನೆ ಮಾಡ್ತಾರಲ್ಲ --